ನೀರು ಅದರ ಮುಂದೆ ನೀ ನೀರು ನಿಂತಿದೆ.

ಇದರ ಪಕ್ಕದಲ್ಲಿ ಸೆಲ್ಫ್ ಇದೆ ಸೆಲ್ಫ್ ನ ಒಳಗಡೆ ಹಲವಾರು ಐಟಮ್ಸ್ ಗಳನ್ನು ಇಟ್ಟಿದ್ದಾರೆ.

ಒಂದು ಸಣ್ಣ ಲೈಟ್ ಇದೆ ಮತ್ತು ಇದೊಂದು ಶಾಪ್ ಆಗಿದೆ.

ಈ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಕು ಒಬ್ಬ ವ್ಯಕ್ತಿ ಕುಳಿತುಕೊಂಡು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತ ಇದ್ದಾನೆ.

ಈ ಚಿತ್ರದಲ್ಲಿ ತೋರಿಸಿರುವಂತೆ ಇದು ಒಂದು ದೊಡ್ಡ ಮಷೀನ್ ಆಗಿದೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡು ಕೆಲಸ ಮಾಡುತ್ತಿದ್ದಾರೆ.

ಮತ್ತು ಟವಲ್ ಹಾಕಿದ್ದಾನೆ ಲಪಾಟಿ ಒದ್ದು ಧರಿಸಿದ್ದಾನೆ.

ಒಂದು ಏರ್ ಕೂಲರ್ ಇದೆ ಮತ್ತು ಒಳಗಡೆ ಹೋಗಲು ಡೋರ್ ಇದೆ.

ಮತ್ತು ಇಲ್ಲಿ ಹೌಸ್ ಇದೆ ಹೌಸ್ ಅನ್ನು ಮುಚ್ಚುವಂತಹ ಪ್ಲವುಡ್ ಕಟ್ಟಿಗೆಯಿಂದ ಮಾಡಿರುವಂತಹ ಪ್ಲವುಡ್ ಇದೆ.

ಮತ್ತು ಮು ಮ್ಮ ಮನೆಯ ಮುಂಭಾಗದ ದಲ್ಲಿ ಸಿಮೆಂಟಿನಿಂದ ಮಾಡಿರುವಂತಹ ಕಂಬಗಳಿವೆ ಇದು--

ಆ ಕುಳಿತುಕೊಳ್ಳಲು ಟೇಬಲ್ ಟೇಬಲ್ ಇದೆ ಮತ್--

ಮತ್ತು ಪಕ್ಕದಲ್ಲಿ ನೆಲ್ ನೆಲ್ಲನ್ನು ನೆಲ್ಲಿನ ಬೆಳೆ ಇದೆ.

ಇದು ಒಂದು ಕಂಪ್ಯೂಟರ್ ಶಾಪ್ ಆಗಿದ್ದು--

ಮತ್ತು ಇಲ್ಲಿ ಏರ್ ಕೂಲರ್ ಇದೆ.

ಇದು ಒಂದು ಶಾಪ್ ಆಗಿದೆ ಇದರ ಕೆಳಗಡೆ ಇದರ ಮುಂದೆ ಅ ಮೇಲಿನ ಮು ಛಾವಣಿ ತಗಡಿನಿಂದ ತಗಡು ಮತ್ತು ಟಾರ್ಪಲ್ ನಿಂದ ಕೂಡಿದೆ ಇದು ಒಂದು ಶಾಪ್ ಆಗಿದೆ.

ಲೇಡಿ ಡ್ರೆಸ್ಸೆಸ್ ಇದೆ ಇಲ್ಲಿ ಇದೊಂದು ಶಾಪ್ ಆಗಿ--

ಹಲವಾರು ಹುಡುಗಿಯರು ಮತ್ತು ಬಾಯ್ಸ್ ಅನ್ನು ನಿಂ ಸರ್ಸ್ ಗಳು ನಿಂತುಕೊಂಡಿದ್ದಾರೆ.

ಇದ ಇದನ್ನು ಗೇಟ್ ಓಪನ್ ಆಗಿದೆ.

ಇದು ಒಂದು ದವಾಖಾ ಇದು ಒಂದು ಹಾಸ್ಪಿಟಲ್ ಆಗಿದ್ದು ಇಲ್ಲಿ ನಾಲ್ಕು ವ್ಯಕ್ತಿಗಳು ಇದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ರೂಮಿನ ಒಳಗಡೆ ಏನೋ ಕೇಳುತ್ತಿದ್ದಾನೆ.

ಜೆ_ಕೆ ಸೂಪರ್ ಸ್ಟ್ರಾಂಗ್ ಎಂಬ ಬೋರ್ಡನ್ನು ಅಂಟಿಸಿ--

ಈ ಚಿತ್ರದಲ್ಲಿ ಕಾಣಿಸಿರುವಂತೆಯೇ ಇಲ್ಲಿ ಇದರ ಮುಂದ್ ಇಲ್ಲಿ ಮುಂದೆ ಒಂದು ಕಾಂಪೌಂಡ್ ಇದೆ.

ಅಂಗಡಿಯ ಮುಂದೆ ಟೇಬಲ್ ಇದೆ ಮತ್ತು ಸಟ್ರಸ್ ನೀಲಿ ಬಣ್ಣದ ಸಟ್ರಸ್ ಇದೆ.

ಅದರ ಮುಂಭಾಗದಲ್ಲಿ ನಾಲ್ಕೈದು ಗಿಡ ಗಾಡಿಗಳಿವೆ.

ಮತ್ತು ಅದರ ಮೇಲೆ ಒಂದು ಟೇಬಲ್ ತರ ಇದೆ ಅಲ್ಲಿ ಅ ಪೌಡರ್ ಎಲ್ಲ ಇದೆ.

ಇಲ್ಲಿ ತೂಕವನ್ನು ಮಾಡುವಂತಹ ತೂಕದ ಕಲ್ಲು ಗಳಿವೆ.

ನಾಲ್ಕೈದು ಜನರು ನಿಂತುಕೊಂಡು ಸಮ್ಮು ಫೋನ್ಸ್ ಗಳನ್ನು ಬೈ ಮಾಡಿ ಮಾಡಿಕೊಳ್ಳುತ್ತಿದ್ದಾರೆ.

ಮತ್ತು ಇಲ್ಲಿ ಕರಿಯ ಬಣ್ಣದ ಬಲೂನ್ಸ್ ಗಳಿವೆ ಮತ್ತು ಹಳದಿ ಬಣ್ಣದ ಬಲೂನ್ಸ್ ಗಳಿವೆ ಮತ್ತು ಬಂಗಾರದ ಬಲೂನ್ --

ಇದು ಒಂದು ಡಿನ್ನರ್ ಶಾಪ್ ಆಗಿದ್ದು--

ಇಲ್ಲಿ ಹಲವಾರು ವ್ಯಕ್ತಿಗಳು ಕೊಂಡಿತುಕೊಂಡಿದ್ದಾರೆ ಇಲ್ಲಿ ಹಲವಾರು ಚೇರ್ಗಳಿವೆ.

ಸೆಂಟ್ರಲ್ ಬಸ್ ಸ್ಟೇಷನ್ ಅ ಅ ಕೊಪ್ಪಳ ಎಂಬ ಒಂದು ಬೋರ್ಡನ್ನು ಬರೆದಿದ್ದಾರೆ.

ಈ ಚಿತ್ರದಲ್ಲಿ ತೋರಿಸಿರುವಂತೆ ರಾಧಾಕೃಷ್ಣನ ಫೋಟೋ ಇದು.

ಇದು ಬಾಕ್ಸಿಂಗ್ ಕ್ಲಾಸ್ ಆಗಿದ್ದು ಇಲ್ಲಿ ಇಬ್ಬರು ವ್ಯಕ್ತಿಗಳು ಬಾಕ್ಸಿಂಗ್ ಮಾಡುತ್ತಿದ್ದಾರೆ ಇನ್ನೂ ನಾಲ್ಕು ಜನರು ನಿಂತುಕೊಂಡು ನೋಡುತ್ತಿದ್ದಾರೆ.

ಮತ್ತು ಬಾಕ್ಸಿಂಗ್ ಆಡುವಂತ ವ್ಯಕ್ತಿ ಒಬ್ಬ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಧರಿಸಿದ್ದಾ--

ಎರಡು ದೊಡ್ಡ ದೊಡ್ಡ ಚೇರ್ ಎರಡು ಸಣ್ಣ ಚೇರ್ಗಳಿವೆ ಮತ್ತು ಎರಡು ಡಬಲ್ ಸೀಟಿನ ಚೇರುಗಳಿವೆ.